ಹಾಗೂ ಇನ್ನಿತರ ಹಲವಾರು ಕೇಕ್ಸ್ಗಳನ್ನ ನೋಡಬಹುದು ಬೇಕರಿಗಳಲ್ಲಿ ಹಾಗೂ ಇದರಲ್ಲಿ ಹಲವಾರು ಫ್ರೂಟ್ಸ್ ಹಾಗೂ ಕ್ರೀಮ್ --

ವಸ್ತುಗಳು ಸಿಗುತ್ತವೆ ಇಲ್ಲಿ ನಾವು ನೋಡಬೇಕಾದ ವಸ್ತುಗಳು ನೋಡಬಹುದಾದ ವಸ್ತುಗಳು ಬುಕ್ ಪೆನ್ಸಿಲ್ ಎರೆಸೆರ್ ಶಾಪ್ ನರ್ ಪೆನ್ ಹಲವಾರು ವಿವಿಧ ವಸ್ತುಗಳು ಸಿಗೌ-ಸಿಗುತ್ತದೆ --

ಮಾಡಿಸ್ತಾರೆ ಅದರಿಂದ ನಮ್ಮ ಬಾಡಿ

ಇಲ್ಲಿ ಹುಡುಗಿಯರು ಅಥವಾ ಆಂಟಿಗಳು ಹಲವು ವಿಧವಿಧವಾದ ಮೀನುಗಳನ್ನು ಮಾರಾಟ ಮಾಡಿ ಬೇರೆಯವರಿಗೆ ತೃಪ್ತಿಪಡಿಸುತ್ತಾರೆ.

ಎ.ಟಿ.ಎಂ. ನಲ್ಲಿ ಒಂದೊಂದು ಕಡೆ ಎ.ಟಿ.ಎಂ. ಕಾರ್ಡನ್ನು ಹಾಕಿ ಅದರಿಂದ ಹಣವನ್ನು ಹಾಗೂ ಚಿಲ್ಲರೆಗಳನ್ನು ಎ.ಟಿ.ಎಂ. ನಲ್ಲಿ ಸಾಧ್ಯವಿಲ್ಲ